ಹ ನೋಡ್ಬೋದು ಬಹಳಷ್ಟು ವ್ಯಕ್ತಿಗಳೆಲ್ಲ ಓಡಾಡ್ಲತ್ತಾರ.

ಬೇಕ್ರಿದ ಬಳಷ್ಟ್ ಕುರ್ ಕುರಿಗಳೆಲ್ಲ ಹಾಕಿದ್ ನಾವ್ ನೋಡ್ಬವುದು ಇಲ್ಲೋಂದು ಆಟೋ ಅದ ಗಾಡಿ ಆದ.

ಹಾಗೆ ಏನೇನ ಸಲೂನ್ ಸಲ್ಕ್ ಹೆಂಗ್ ಬರತ್ತಾದ್ ವಲ್ಲಾ ಸಮಾನಗಳು ಶಂಪೋ ಅನ್ಬೋದು ಸ್ಪ್ರೇ ಅನ್ಬೋದು ಅವ ಎಲ್ಲೆಲ್ ಬಹಳಷ್ಟ ಅವ.

ಈ ಒಂದು ಹಳೆ ಕಾಲ್ದಾಗ ಕಟ್ಟಿನ್ವಂತ ಕಲ್ಲಿನ್ ಕಟ್ಟಿದ್ ಅಂತಹ ಒಂದೊಂದು ಶಾಸನಗೋಳ್ ಟೈಪ್ ಅವ ಇವು.

ಕರ್ರನ್ ಬಣ್ಣ ಅದ ಮುರ್ ಬಿಳಿ ಬಣ್ಣದ್ ಅವ.

ಹ ಹಾಗೆ ಇಲ್ಲೆಲ್ಲಾ ಲೈಟು ಫಾನು ಇಂಬಿಲ್ಲ.

ಇಲ್ಲಿ ಒಬ್ಬ ವ್ಯಕ್ತಿ ಕುತ್ಕೊಂಡಿ ಮೀನ್ಗೊಳೆಲ್ಲ ಆ ಕಡೆಯಿಂದ ಈ ಕಡೆ ಆಕ್ಲಾತನ ಡಬ್ಬಿದಾಗಿಂದು.

ಒಳಗ್ ಬಹಳಷ್ಟು ಏನ್ ನಾವಿಕರ್ ಇರ್ತರಲಾ ಅವ್ ಎಲ್ಲರೂ ಹರ.

ಅವರು ಇಲ್ಲು ಹ ಎಲ್ಲರೂ ಕಟ್ಟಿಗೆ ತಗೊಂಡಿ ಅ ಈಜಲಕ ಹಿಂಗ ಟ್ರೈ ಮಾಡತರ ಅದರೊಳಗೆ ಹಾಗೆ.

ಬ್ಲೂ ಕಲರ್ ಗೋಲ್ಡನ್ ಕಲರ್ ಎಲ್ಲೋ ಕಲರ್ ರೆಡ್ ಕಲರ್ ಎಲ್ಲಾ ಬಹಳಸ್ಟ್ ಇವು ಬಟ್ಟಿಗುಳೆಲ್ಲ ಇಟ್ಟಿಂದ್ ಅವ ಇಕಡ್ ಟೇಬಲ್ ಮ್ಯಾಲ ಅಕಡ್ ಕಪಬೋರ್ಡ್ ನಂಗು ಬಹಳಸ್ಟ್ ಬಟ್ಟಿಗುಳೆಲ್ಲ ಇಟ್ಟಿಂದ್--

ಏಳು ಜನ ಅರ ಇಲ್ಲಿ ಟೋಟಲು ಇಬ್ಬರು--

ಹಾಗೆ ಅಲ್ ಒಳಗೆ ನೋಡಬೇಕಂದ್ರ ಚಾಕಲೇಟ್ ಬಹಳಷ್ಟು ಡಬ್ಬಿಗಳವ ಸೋಪ್ ಅವ ಶ್ಯಾಮ್ ಅವ.

ಆ ಹಾಗೆ ಕುರ್ಕುರೆ ಪ್ಯಾಕೆಟ್ಗಳುವ ಚಾಕ್ಲೆಟ್ ಅವ.

ಅಲ್ ನೋಡಬಹುದು ಆರ್ ಜನ ಸೇಮ್ ಅರ್ಬಿ ಹಾಕ್ಕೊಂಡರಾ ಆದಿ ಮಗ ಮದಿ ಮಗಳು ಆರ ಡೆಕೋರೇಷನ್ ಎಲ್ಲಾ ಬಹಳಷ್ಟು ಮಸ್ತ್ ಮಾಡಿಂದ ಹಾಗೆ ಲೈಟ್ ಗೋಳ ಹವಾ ಇಲ್ ಮ್ಯಾಗೆಲ್ಲ ನೋಡಬಹುದು.

ಮುಂದೆಲ್ಲಾ ಬಹಳಷ್ಟು ವ್ಯಕ್ತಿಗುಳರ ಸ್ಟೇಜ್ ಮೇಗ್ಲು ಬಹಳಷ್ಟು ವ್ಯಕ್ತಿಗುಳರ.

ಆ ಇಲ್ಲೊಂದ್ ದೊಡ್ಡದು ಬಿಲ್ಡಿಂಗ್ ಅದ ನೋಡ್ಬೋದು.

ಆ ಇಲ್ಲಿ ರಾಲುಚ ಬಾಲುರ್ಚಟ್ ಅಂತ್ ಅಂದಿ--

ಬಾಲು ಚಾಟ್ ಅಂತ ಅಂದಿ ಬರೆದಿಂದದ ಇಲ್ಲಿ ಬಹಳಷ್ಟು ಗಿಡಗೊಳ್ವಿ ಅವ ನೋಡ್ಬೋದು.

ಕೇಳ್ಗ್ ನೋಡಬೇಕಾನ್ದ್ರು ಆಟೋ ಗಳ ಅವ್ ಒಂದ್ ಐದು ಆಟೋ ಗಳ ಅವ ಹಿಂದಬಿ ಅವ ಅಲ್ಲಿ ಬಹಳಷ್ಟ--

ಎಲ್ಲಾ ಟೇಬಲ್ ನಗ ಒಂದೊಂದ್ ಕಂಪ್ಯೂಟರ್ ಅವ ಮೌಸ್ ಅವ.

ಬೋರ್ಡ್ ಅವ ಸಿ_ಪಿ_ಯು ಅವ ಫ್ಯಾನ್ ಅವ.

ಕಿಟ್ಕ್ ಗೋಳು ಎಲ್ಲಾ ಅವ ಕಬ್ಬಿಂದೆಲ್ಲ ಬಹಳಷ್ಟು ಮಷಿನ್ ಗೊಳವ.

ಮ್ಯಾಲೆಲ್ಲ ಬಹಳಸ್ಟ್ ಲೈಟ್ ಗುಳ ಅವ ಫ್ಯಾನ್ ಅವ.

ಹಾಗೆ ಇಲ್ ಒಂದ್ ತಟ್ಟಿ ಅದ ನೋಡ್ಬೋದು ಮತ್ತ ಒಬ್ಬ ವ್ಯಕ್ತಿ ನಡದಾನ್ ಟೇಬಲ್ ಕಡಿ.

ಈ ಚಿತ್ರನಾಗ ನೋಡಬೆಕಂದ್ರೆ ಇದು ಒಂದು ಶಾಪ್ ಅದ.

ಆಲ್ ಕೈಂಡ್ಸ್ ಆಫ್ ಕ್ಲೀನಿಂಗ್ ಮಟೀರಿಯಲ್ ಅಂತಾ ಅದ ಅ ಮೈ ಸಾಫ್ ಮಾಡಕ್ಕೆ ಏನೇನ್ ಬೇಕೖತವವಲ್ಲ ಅವೆಲ್ಲ ಅವೆ ಇಲ್ಲಿ ಬಹಳಷ್ಟು ಚೇರ್ಗಳವ ಕೊಡಗಳವ ಮತ್ತು--